ಬ್ಲೆಂಡರ್ ನ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ರ 3ದ್ ಕರ್ಸರ್ ಕುರಿತು ಇದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ನೋಡಿದ ನಂತರ ನಾವು 3ದ್ ಕರ್ಸರ್ ಎಂದರೆ ಏನು 3ದ್ ಕರ್ಸರ್ ಉಪಯೋಗಿಸಿ ಹೊಸ ಒಬ್ಜೆಕ್ಟ್ಸ್ ಗಳನ್ನು ಬ್ಲೆಂಡರ್ ನ 3ದ್ ವ್ಯೂ ಗೆ ಹೇಗೆ ಸೇರಿಸುವದು ಮತ್ತು ಬ್ಲೆಂಡರ್ ನಲ್ಲಿ 3ದ್ ಕರ್ಸರ್ ಗಾಗಿ ಇರುವ ಸ್ನ್ಯಾಪಿಂಗ್ ನ ಆಯ್ಕೆಗಳ ಬಗ್ಗೆ ಕಲಿಯುವೆವು
ಬ್ಲೆಂಡರ್ ನ್ನು ನಿಮ್ಮ ಸಿಸ್ಟೆಮ್ ನಲ್ಲಿ ಇನ್ಸ್ಟಾಲ್ ಮಾಡುವ ವಿಧಾನ ನಿಮಗೆ ಈಗಾಗಲೆ ತಿಳಿದಿದೆ ಎಂದು ಭಾವಿಸುತ್ತೇನೆ
ತಿಳಿದಿಲ್ಲವಾದರೆ ಬ್ಲೆಂಡರ್ ಇನ್ಸ್ಟಾಲ್ ಮಾಡುವ ಬಗ್ಗೆ ಇರುವ ನಮ್ಮ ಮೊದಲಿನ ಟ್ಯುಟೋರಿಯಲ್ಸ್ ನೋಡಿರಿ
ಬ್ಲೆಂಡರ್ ಸ್ಕ್ರೀನ್ ನ ಮಧ್ಯದಲ್ಲಿ ನಿಮಗೆ ಕಾಣುವ ಕ್ರಾಸ್ ಹೇರ್ ಯುಕ್ತ ಕೆಂಪು ಮತ್ತು ಬಿಳಿ ಉಂಗುರವೇ 3ದ್ ಕರ್ಸರ್ ಇದೆ
ನಾವು ಬ್ಲೆಂಡರ್ ನಲ್ಲಿ 3ದ್ ಕರ್ಸರ್ ನೋಡೋಣ
ಇದಕ್ಕಾಗಿ ನಾವು ಬ್ಲೆಂಡರ್ ಓಪನ್ ಮಾಡಬೆಕು
ಬ್ಲೆಂಡರ್ ಓಪನ್ ಮಾಡಲು ಎರಡು ವಿಧಾನಗಳಿವೆ
ಡೆಸ್ಕ್ ಟಾಪ್ ಮೇಲಿನ ಬ್ಲೆಂಡರ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ನಂತರ ಒಪೆನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಎರಡನೆಯ ಹಾಗೂ ಸರಳ ವಿಧಾನವೆಂದರೆ ಡೆಸ್ಕ್ ಟಾಪ್ ಮೇಲಿನ ಬ್ಲೆಂಡರ್ ಐಕಾನ್ ಮೇಲೆ ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿ
ಇದು ಬ್ಲೆಂಡರ್ 259
ಸ್ಕ್ರೀನ್ ರೆಸೊಲುಶನ್ 1024 x 768 ಪಿಕ್ಸೆಲ್ಸ್ ಎಂದು ತೋರಿಸಲಾಗಿದೆ ದಯವಿಟ್ಟು ಇದನ್ನು ಗಮನಿಸಿ
ಬ್ಲೆಂಡರ್ ಇಂಟರ್ಫೇಸ್ ನಲ್ಲಿನ ಫಾಂಟ್ ಸೈಜ್ ಹೆಚ್ಚಿಸಲಾಗಿದೆ
ಇದರಿಂದ ಎಲ್ಲ ಆಯ್ಕೆಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಾಧ್ಯ
ಇಂಟರ್ಫೇಸ್ ನಲ್ಲಿಯ ಫೊಂಟ್ ಸೈಜ್ ಹೆಚ್ಚಿಸುವ ವಿಧಾನವನ್ನು ತಿಳಿಯಲು ಯುಸರ್ ಪ್ರೆಫರೆನ್ಸಸ್ ಯುಸರ್ ಪ್ರಿಫರನ್ಸೆಸ್ ಎನ್ನುವ ಟ್ಯುಟೋರಿಯಲ್ ನೋಡಿ
ಇದು ವೆಲ್ಕಮ್ ಪೇಜ್ ಅಥವಾ ಸ್ಪ್ಲಾಶ್ ಸ್ಕ್ರೀನ್ ಇದೆ
ಬ್ಲೆಂಡರ್ ಬಗ್ಗೆ ತಿಳಿದುಕೊಳ್ಳಲು ಇದು ಕೆಲವು ಉಪಯುಕ್ತ ರೆಫರೆನ್ಸ್ ಲಿಂಕ್ಸ್ ಗಳನ್ನು ತೋರಿಸುತ್ತದೆ
ಸ್ಪ್ಲಾಶ್ ಸ್ಕ್ರೀನ್ ತೆಗೆದುಹಾಕಲು ನಿಮ್ಮ ಕೀಬೋರ್ಡ್ ಮೇಲಿನ ESC ಒತ್ತಿ
ಅಥವಾ ಬ್ಲೆಂಡರ್ ಇಂಟರ್ಫೇಸ್ ನ ಮೇಲೆ ಎಲ್ಲಿಯಾದರೂ ಮೌಸ್ ಅನ್ನು ಕ್ಲಿಕ್ ಮಾಡಿ
ಸ್ಪ್ಲಾಶ್ ಸ್ಕ್ರೀನ್ ಮೇಲೆ ಮಾತ್ರ ಮಾಡಬೇಡಿ
ಈಗ ನೀವು ಡಿಫಾಲ್ಟ್ ಬ್ಲೆಂಡರ್ ವರ್ಕ್ಸ್ಪೇಸ್ ಅನ್ನು ಕಾಣಬಹುದು
3ದ್ ಕರ್ಸರ್ ಎಂಬುದು ಸ್ಕ್ರೀನ್ ನ ಮಧ್ಯದಲ್ಲಿದ್ದು ಕ್ಯೂಬ್ ನಿಂದ ಸುತ್ತುವರಿಯಲ್ಪಟ್ಟಿದೆ
ನಮಗೆ ಕರ್ಸರ್ ಸರಿಯಾಗಿ ಕಾಣುತ್ತಿಲ್ಲ ಆದ್ದರಿಂದ ನಾವು ಕ್ಯೂಬ್ ನ್ನು ತೆಗೆದುಹಾಕಬೇಕು
ಕ್ಯೂಬ್ ಮೊದಲೇ ಡಿಫಾಲ್ಟ್ ಆಗಿ ಆಯ್ಕೆ ಆಗಿಬಿಟ್ಟಿದೆ
ಇದನ್ನು ತೆಗೆದುಹಾಕಲು ಕೀಬೋರ್ಡ್ ಮೇಲಿನ ಡಿಲೀಟ್ ಒತ್ತಿ
ಡಿಲೀಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಅಲ್ಲಿ ನೋಡಿ 3ದ್ ಕರ್ಸರ್ ಈಗ ನಿಮಗೆ ಚೆನ್ನಾಗಿ ಕಾಣುವುದು
3ದ್ ಸೀನ್ ಗೆ ಸೇರಿಸಲಾದ ಹೊಸ ಓಬ್ಜೆಕ್ಟ್ ನ ಸ್ಥಳವನ್ನು ಸೂಚಿಸುವದು 3ದ್ ಕರ್ಸರ್ ನ ಮೂಲ ಉದ್ದೇಶವಾಗಿದೆ
ಅಡ್ ಗೆ ಹೋಗಿ ಮೆಶ್ ಗೆ ಹೋಗಿ ಕ್ಯೂಬ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಹೊಸ ಓಬ್ಜೆಕ್ಟ್ ಗಳನ್ನು 3ದ್ ವ್ಯೂಗೆ ಸೇರಿಸಲು ನೀವು ಕೀಬೋರ್ಡ್ ಶಾರ್ಟ್ಕಟ್ shift ಆ್ಯಂಪ್ A ಸಹ ಬಳಸಬಹುದು
3ದ್ ವ್ಯೂಗೆ ಒಂದು ಹೊಸ ಕ್ಯೂಬ್ ಸೇರಿಸಲಾಗಿದೆ
ಹೊಸ ಕ್ಯೂಬ್ 3ದ್ ಕರ್ಸರ್ ಇದ್ದ ಸ್ಥಳದಲ್ಲಿಯೆ ಕಾಣಿಸಿಕೊಂಡಿದ್ದನ್ನು ನೀವು ಗಮನಿಸಬಹುದು
ಒಂದು ಹೊಸ ಓಬ್ಜೆಕ್ಟ್ ನ್ನು ಹೊಸ ಸ್ಥಳಕ್ಕೆ ಹೇಗೆ ಸೇರಿಸಬಹುದು ಎಂದು ಈಗ ನಾವು ನೋಡೋಣ
ಮೊದಲು ನಾವು 3ದ್ ಕರ್ಸರ್ ನ್ನು ಸ್ಥಳಾಂತರಿಸಬೇಕು
ಇದಕ್ಕಾಗಿ 3ದ್ ಸ್ಪೇಸ್ ನಲ್ಲಿ ಎಲ್ಲಿಯಾದರೂ ಲೆಫ್ಟ್ ಕ್ಲಿಕ್ ಮಾಡಿ
ನಾನು ಕ್ಯೂಬ್ ನ ಎಡ ಭಾಗದಲ್ಲಿ ಕ್ಲಿಕ್ ಮಾಡುತ್ತಿದ್ದೇನೆ
ಹೊಸ ಓಬ್ಜೆಕ್ಟ್ ಸೇರಿಸಲು Shift ಆ್ಯಂಪ್ ಆ ಮೆಶ್
ನಂತರ ಯುವಿ ಸ್ಫಿಯರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಯುವಿ ಸ್ಫಿಯರ್ 3ದ್ ಕರ್ಸರ್ ನ ಹೊಸ ಸ್ಥಳದಲ್ಲಿ ಕಾಣಿಸುತ್ತದೆ
ಈಗ ನಾವು 3ದ್ ಕರ್ಸರ್ ಗಾಗಿ ಸ್ನ್ಯಾಪಿಂಗ್ ಆಯ್ಕೆಗಳನ್ನು ನೋಡೋಣ
ಆಬ್ಜೆಕ್ಟ್ ಗೆ ಹೋಗಿ
ಸ್ನ್ಯಾಪ್ ಗೆ ಹೋಗಿ
ಇದು ಸ್ನ್ಯಾಪ್ ಮೆನ್ಯು ಆಗಿದೆ
ಇಲ್ಲಿ ವಿವಿಧ ಆಯ್ಕೆಗಳಿವೆ
ನೀವು ಕೀಬೋರ್ಡ್ ಶಾರ್ಟ್ಕಟ್ Shift ಆ್ಯಂಪ್ S ಸಹ ಉಪಯೋಗಿಸಬಹುದು
ಸೆಲೆಕ್ಷನ್ ಟಿಒ ಕರ್ಸರ್ ಆಯ್ಕೆಮಾಡಿದ ವಸ್ತುವನ್ನು 3ದ್ ಕರ್ಸರ್ ಗೆ ಸ್ನ್ಯಾಪ್ ಮಾಡುತ್ತದೆ
ಉದಾಹರಣೆಗೆ ನಾವು ಕ್ಯೂಬ್ ನ್ನು 3ದ್ ಕರ್ಸರ್ ಗೆ ಸ್ನ್ಯಾಪ್ ಮಾಡೋಣ
ಕ್ಯೂಬ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಸ್ನ್ಯಾಪ್ ಮೆನ್ಯು ಮೇಲೆ ಎಳೆಯಲು Shift ಆ್ಯಂಪ್ S ಒತ್ತಿ
ಸೆಲೆಕ್ಷನ್ ಟಿಒ ಕರ್ಸರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಕ್ಯೂಬ್ 3ದ್ ಕರ್ಸರ್ ಗೆ ಸ್ನ್ಯಾಪ್ ಆಗುತ್ತದೆ
ಈಗ ನಾವು ಕ್ಯೂಬ್ ನ್ನು ಬಲಕ್ಕೆ ಸರಿಸೋಣ
ಗ್ರೀನ್ ಹ್ಯಾಂಡಲ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿದು ನಿಮ್ಮ ಮೌಸ್ ನ್ನು ಬಲಕ್ಕೆ ಎಳೆಯಿರಿ
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ ಗಾಂಪಿ ಒತ್ತಿರಿ
3ದ್ ವ್ಯೂನಲ್ಲಿ ಓಬ್ಜೆಕ್ಟ್ ಗಳ ಸ್ಥಳ ಬದಲಾಯಿಸುವದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ಡಿಸ್ಕ್ರಿಪ್ಶನ್ ಆಫ್ ಬ್ಲೆಂಡರ್ ಇಂಟರ್ಫೇಸ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
ಸ್ನ್ಯಾಪ್ ಮೆನ್ಯು ಮೇಲೆ ಎಳೆಯಲು Shift ಆ್ಯಂಪ್ S ಒತ್ತಿರಿ
ಕರ್ಸರ್ ಟಿಒ ಸೆಲೆಕ್ಟೆಡ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
3ದ್ ಕರ್ಸರ್ ಹೊಸ ಸ್ಥಳದಲ್ಲಿಯ ಕ್ಯೂಬ್ ನ ಮಧ್ಯಕ್ಕೆ ಸ್ನ್ಯಾಪ್ ಆಗುತ್ತದೆ
ಇಲ್ಲಿ ಕ್ಯೂಬ್ ಮತ್ತು ಯುವಿ ಸ್ಫಿಯರ್ ಆಯ್ಕೆಮಾಡಿದ ಹಾಗೆ ಒಂದು ವೇಳೆ ನೀವು ಎರಡು ಓಬ್ಜೆಕ್ಟ್ ಗಳನ್ನು ಏಕಕಾಲಕ್ಕೆ ಆಯ್ಕೆಮಾಡಿದರೆ ಕರ್ಸರ್ ಟಿಒ ಸೆಲೆಕ್ಟೆಡ್ 3ದ್ ಕರ್ಸರ್ ನ್ನು ಆಯ್ಕೆಮಾಡಿದ ಎರಡೂ ಓಬ್ಜೆಕ್ಟ್ ಗಳ ಮಧ್ಯದಲ್ಲಿ ಸ್ನ್ಯಾಪ್ ಮಾಡುತ್ತದೆ
ನಾನು ಈಗ ಮಾಡಿ ತೊರಿಸುತ್ತೇನೆ
ನಿಮಗೆ ಕಾಣುತ್ತಿರುವಂತೆ ಕ್ಯೂಬ್ ಈಗಾಗಲೇ ಆಯ್ಕೆ ಆಗಿದೆ
ಯುವಿ ಸ್ಫಿಯರ್ ಆಯ್ಕೆಮಾಡಲು Shift ಪ್ಲಸ್ ರೈಟ್ ಕ್ಲಿಕ್ ಮಾಡಿ
ಈಗ ನೀವು ಎರಡೂ ಓಬ್ಜೆಕ್ಟ್ ಗಳನ್ನು ಒಟ್ಟಿಗೆ ಆಯ್ಕೆಮಾಡಿದ್ದೀರಿ
ಸ್ನ್ಯಾಪ್ ಮೆನ್ಯು ಮೇಲೆ ಎಳೆಯಲು Shift ಆ್ಯಂಪ್ S ಒತ್ತಿರಿ
ಕರ್ಸರ್ ಟಿಒ ಸೆಲೆಕ್ಟೆಡ್ ಕ್ಲಿಕ್ ಮಾಡಿ
3ದ್ ಕರ್ಸರ್ ಆಯ್ಕೆಮಾಡಿದ ಎರಡೂ ಓಬ್ಜೆಕ್ಟ್ ಗಳ ಮಧ್ಯದಲ್ಲಿ ಸ್ನ್ಯಾಪ್ ಆಗುತ್ತದೆ
ಈಗ ಲ್ಯಾಂಪ್ ಮೇಲೆ Shift ಪ್ಲಸ್ ರೈಟ್ ಕ್ಲಿಕ್ ಮಾಡಿ
ಸ್ನ್ಯಾಪ್ ಮೆನ್ಯು ಮೇಲೆ ಎಳೆಯಲು Shift ಆ್ಯಂಪ್ S ಒತ್ತಿ
ಕರ್ಸರ್ ಟಿಒ ಸೆಲೆಕ್ಟೆಡ್ ಕ್ಲಿಕ್ ಮಾಡಿರಿ
3ದ್ ಕರ್ಸರ್ ಆಯ್ಕೆಮಾಡಿದ ಮೂರು ಓಬ್ಜೆಕ್ಟ್ ಗಳ ಮಧ್ಯದಲ್ಲಿ ಸ್ನ್ಯಾಪ್ ಆಗುತ್ತದೆ
3ದ್ ಕರ್ಸರ್ ನ್ನು ಸ್ಥಳಾಂತರಿಸಲು 3ದ್ ವ್ಯೂನಲ್ಲಿ ಎಲ್ಲಿಯಾದರೂ ಕ್ಲಿಕ್ ಮಾಡಿ
ನಾನು ಕೆಳಗೆ ಬಲಭಾಗದಲ್ಲಿ ಕ್ಲಿಕ್ ಮಾಡುತ್ತಿದ್ದೇನೆ
ಸ್ನ್ಯಾಪ್ ಮೆನ್ಯು ಮೇಲೆ ಎಳೆಯಲು Shift ಆ್ಯಂಪ್ S ಒತ್ತಿ
ಕರ್ಸರ್ ಟಿಒ ಸೆಂಟರ್ ಕ್ಲಿಕ್ ಮಾಡಿ
3ದ್ ಕರ್ಸರ್ 3ದ್ ವ್ಯೂನ ಮಧ್ಯಕ್ಕೆ ಸ್ನ್ಯಾಪ್ ಆಗುವದು
ಓಬ್ಜೆಕ್ಟ್ ಗಳನ್ನು ಡಿಸೆಲೆಕ್ಟ್ ಮಾಡಲು ಕೀಬೋರ್ಡ್ ನಲ್ಲಿಯ A ಒತ್ತಿ
ಈಗ ಯುವಿ ಸ್ಫಿಯರ್ ಮೇಲೆ ರೈಟ್ ಕ್ಲಿಕ್ ಮಾಡಿ
ಇದನ್ನು ಡಿಸೆಲೆಕ್ಟ್ ಮಾಡಲು A ಒತ್ತಿ
ಸ್ನ್ಯಾಪ್ ಮೆನ್ಯು ಮೇಲೆ ಎಳೆಯಲು Shift ಆ್ಯಂಪ್ S ಒತ್ತಿ
ಕರ್ಸರ್ ಟಿಒ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ
3ದ್ ಕರ್ಸರ್ ಯುವಿ ಸ್ಫಿಯರ್ ನ ಮಧ್ಯಕ್ಕೆ ಸ್ನ್ಯಾಪ್ ಆಗುತ್ತದೆ ಇದು ಕೊನೆಯ ಸಕ್ರಿಯ ಆಯ್ಕೆ
ಪಿವಟ್ ಪಾಇಂಟ್ ನಂತೆ ಉಪಯೋಗಿಸಿದರೆ ಮಾಡೆಲಿಂಗ್ ನಲ್ಲಿ 3ದ್ ಕರ್ಸರ್ ಹೆಚ್ಚು ಪ್ರಯೋಜಕವಾಗಿದೆ
ಅದನ್ನು ನಾವು ನಂತರದ ಟ್ಯುಟೋರಿಯಲ್ಸ್ ನಲ್ಲಿ ನೋಡೋಣ
ಈಗ 3ದ್ ಕರ್ಸರ್ ಉಪಯೋಗಿಸಿ ಹೊಸ ಓಬ್ಜೆಕ್ಟ್ ಗಳನ್ನು 3ದ್ ವ್ಯೂನ ಬೇರೆ ಬೇರೆ ಸ್ಥಳಗಳಲ್ಲಿ ಸೇರಿಸಲು ಪ್ರಯತ್ನಿಸಿ
ಆನಂತರ ಸ್ನ್ಯಾಪ್ ಮೆನ್ಯು ನಲ್ಲಿ ಸ್ನ್ಯಾಪಿಂಗ್ ಆಯ್ಕೆಗಳನ್ನು ಪ್ರಯತ್ನಿಸಿ
ಶುಭವಾಗಲಿ160
ಇಲ್ಲಿಗೆ ನಮ್ಮ ಬ್ಲೆಂಡರ್ ನ 3ದ್ ಕರ್ಸರ್ ಎನ್ನುವ ಟ್ಯುಟೋರಿಯಲ್ ಮುಕ್ತಾಯವಾಯಿತು
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ oscariitbacಇನ್ ಮತ್ತು spoken tutorialorgnmeict ಇಂಟ್ರೋ ಲಿಂಕ್ ಗಳ ಮೇಲೆ ಲಭ್ಯವಿದೆ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಧನ್ಯವಾದಗಳು
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ ಧನ್ಯವಾದಗಳು